ಸವಾರಿ ನಡಿಸುತ್ತ ಮೊಬೈಲ್ ನಲ್ಲಿ ಮತಾನಾಡುತ್ತಿದ ರೂಕ್ಷ ಗಾಡಿ ರಿಕ್ಷಾ ಹಾಗು ಪೆಟ್ರೋಲ್ ಪಂಪ್ ಇಲ್ಲಿ ಕಂಡು ಬಂದಿರುತ್ತದೆ.

ಟೂರಿಸಂ ಡಿಪಾರ್ಟ್ಮೆಂಟ್ ಇಂದ ನಡುತ್ತಿರ ಸಮ್ಮೇಳನ ಇದರಲ್ಲಿ ಸಿಂಹದ ಮುಖವಂದು ಒಂದಿರುವ ಸ್ಟಾಚು

ಗ್ಲಾಸಿಂದ್ ಅಲ್ಮೊಸ್ಟ್ ಗ್ಲಾಸಿಂದ್ ಕಟ್ಟರ್ ಮುಂದ್ ಗಾರ್ಡನ್ ಐತಿ ಹೂವು ಬಿಟವು ಡಿಸೈನ್ ಮಸ್ತ್ ಐತಿ .

ಇದಕೆಲ್ಲಾ ಎತ್ರ ಮೇಲೆ ಐತಿ ಆಕಾಶ ಕ್ಲಿಯರ್ ಐತಿ ಬಹಳ ಎತ್ತರದಲ್ಲಿ ಐತಿ ಪೂರ್ತಿ ಕಳ್ಳದ ಯತಿ ಪೂರ್ತಿ ಖರಗತಿ.

ಜಾಲಗೆ ಐತಿ ಕೆಳಗೆ ಜಾಲಗೆ ಐತಿ ಮೇಲೆ ಸಿಟ್ಪಿ ಹಾಕೋರ್ ಆಕಾಶ ಇದೆ ಹಗಲ್ ಏತಿ ಬಿಳಿ ಕಲರ್ ತಡಪತ್ರ ಏತಿ ಹಸರ್ ಒಂದ್ ಗಿಡ ಏತಿ .

ಇದೊಂದು ಜಿಮ್ ಜಿಮ್ ಒಳಗ ಹೊಸ ಜಿಮ್ ಐತಿ ಪುಗ್ಗಾಗೋಲ್ ಕಟ್ಟಿದರು ಉಬಿಷಿ ಬಿಳಿ ಕಲರ್ ಕರಿ ಕಲರ್ ಐತಿ ಮತ ಒಬಕಿದ ಫೋಟೋ ಐತಿ.

ಸಣ್ಣ ಸಣ್ಣ ಗಿಡಗುಳ್ ಲೈಟಿಂಗ್ ಎಲ್ಲಾ ಬಾರಿ ಐತಿ ಇದೊಂದ ಏರ್ಪೋರ್ಟ್ ಟೈಪ್ ಡಿಸೈನ್ ಐತಿ ಏರ್ಪೋರ್ಟ್ ಐತಿ ಇದು.

ಲೈಟ್ ಚಾಲು ಅದಾವು ಒಂದ ಕೆಂಪ್ ಕಲರ್ ಹೂವಿನ ಗಿಡ ಕಾಣತೇತಿ ಆರ್ಯವರ್ಧನ್ ಆಟಾ ಅಡ್ಡತನೂ.

ಇಲ್ಲಿ ಆಕಾಶ ಎಲ್ಲಾ ಕ್ಲಿಯರ್ ಐತಿ ತೆಂಗಿನ ಗಿಡಗೋಲ್ ಇದಾವು ಡೊಡು ಡೊಡು ಗಿಡ ಐತಿ ಮುಂದ ಗಾರ್ಡನ್ ಐತಿ ದೇವರ ಗುಡಿಗತೆ ಐತಿ.

ದೇವ್ರ ಗುಡಿಯಾಗ್ ಲೈಟ್ ಹಚ್ಚಾರ್ ಏನೋ ಬರದಿದ ಒಂದ ಬೋರ್ಡ್ ಹಾಕ್ಯಾರ ಮೇಲಗಡೆ ಕೆಂಪ್ ಕಲರ್ ಷ್ಯಮಿಯಾನ ಐತಿ.

ಲೈಬ್ರೇರಿ ಲೈಬ್ರೇರಿಯಲ್ಲಿ ಬಹಳ ಪುಸ್ತಕಗಳು ಇದೆ ಒಂದ್ ಚೇರ್ ಇದೆ ನೆಲ ಇದೆ ಬಗ್ಗೆ ಬಗ್ಗೆ ಕಲರ್ ಪುಸ್ತಕಗಳು ಇದೆ ಪುಸ್ತಕಗಳು ಇಡಲು.

ಕೆಂಪ್ ಕಲರ್ ಮತ್ತು ಬಿಳಿ ಕಲರ್ ಬಣ್ಣ ಹಚ್ಚಿದ್ದಾರೆ ಆಕಾಶ ಸ್ವಚ್ಚವಾಗಿದ್ದು ಗಿಡ ಮರಗಳು ಎತ್ತರದಿಂದ ಇದು ಹೂವುಗಳು ಅರಳಿರುವ ತವೇ ಅಲ್ಲದೆ ನೆಲವು ಸ್ವಚ್ ವಾಗಿ --

ಸಂಜೆಯ ಸಮಯಾ ಇಲ್ಲಿ ಸಮುದ್ರದ ಸೀನರಿ ಇದೆ ಆಕಾಶ ಇದೆ ಸೂರ್ಯ ಮೂಲಗುತ್ತಿದ್ದಾನೆ ಇದು ಒಂದು--